ಇದು ಒಂದು ಬುಕ್ಕ್ ಸ್ಟಾಲ್ ರೂಮ್ ಇಲ್ಲಿ ಲೈಬ್ರಿ ಅಂತಾನು ಕರೀತಾರೆ ಇದಕ್ಕ ಇಲ್ಲಿ ಬಹಳಷ್ಟು ಬುಕ್ಸ್ ಇದಾವ್ ಮತ್ತ ನೋಟ್ಸ್ ಇದಾವ್ .

ಇಲ್ಲಿ ಲೈಟ್ಸ್ ಐತಿ ಮತ್ತ ಫ್ಯಾನ್ ಐತಿ ಮತ್ತ್ ಸಿ.ಸಿ ಕ್ಯಾಮ್ರ ಐತಿ ಮತ್ತ್ ಕಬೋರ್ಡ್ಸ್ ಅದಾವು.

ಅಲ್ಲಿ ಎಷ್ಟದಾವ್ ಒಂದ್ ಬೈಕ್ ಒಂದ್ ಎರಡ್ ಮೂರು ನಾಕ್ ಐದ್ ಆರ್ ಏಳ್ ಎಂಟ್ ಒಂಭತ್ತು ಹತ್ತ್ ಹನ್ನೊಂದು.

ಇದು ನಾಟಕ ಮಾಡುವ ಸ್ಥಳವಾಗಿದೆ ಇಲ್ಲಿ ಬಹಳಷ್ಟು ಜನ ನಾಟಕ --

ಇಲ್ಲಿ ಬಹಳಷ್ಟು ಚೆನ್ನಾಗಿರುವಂತಃ ಮೂರ್ತಿ ತ್ಂದು ನಿಲ್ಲಿಸ್ಯಾರ್ ಲಕ್ಷ್ಮಿದು ಮತ್ತು ಗಣೇಶಂದು.

ಇದು ಒಂದು ಸಿಟಿ ಈ ಸಿಟಿ ಒಳಗಡೆ --

ಅಲ್ಲಿ ಒಂದ್ ರೋಡ್ ಐತಿ ಆ ರೋಡಿನ್ ಮ್ಯಾಲೆ ಒಬ್ಬಾಕ್ಕೀ ಹೆಣ್ಣ್ ಮಗಳ್ ಓಗಾತಾಳ್ ಮತ್ತಿಲ್ಲಿ ಎಲೆಕ್ಟ್ರೋನಿಕ್ಸ್ ಸಾಮಾನಗಳಷ್ಟೆ ಸಿಗ್ತಾವ್ ಈ ಅಂಗ್ಡಿ ಒಳ --

ಇದೊಂದು ಸಣ್ಣ್ ಬ್ಯಾಂಕ್ ಇದ್ರ ಹೆಸರು ಏನಂದ್ರ ಆಂದ್ರ ಬ್ಯಾಂಕ್ ಅಂತ ಅದರ ಪಕ್ಕದಲಿ ಒಂದು ಏ ಟಿ ಎಮ್ ಐತಿ.

ಮತ್ತ ಇದ ಆಂದ್ರ ಬ್ಯಾಂಕ್ ನ ಬೋರ್ಡಿನ್ ಮ್ಯಾಲಿನ ಕಲರ್ ಹಳದಿ ಕಲರ್ ಐತಿ ಮತ್ತ ನೀಲಿ ಕಲರ್ ಐತಿ ಮತ್ತ್ ಏ.ಟಿ.ಎಮ್ ನ ಬ್ಯಾಂಕಿನ್ ಮ್ಯಾಲಿಂದ್ ಬೋರ್ಡಿನ್ ಹೆಸರು ಬೋರ್ಡಿನ್ ನ್ ಕಲರ್ --

ಮತ್ತ ಅಂಗಡಿ ಒಳಗ ಒಂದ್ ಎರಡ ಮೂರು ನಾಕ್ ಐದ್ ಆರ್ ಏಳ್ ಜನ ಕುಂತಾರ ಇಬ್ಬ್ರು ಟಿ ಕುಡಿಯಕತ್ತರ್ ಅಲ್ಲಿ --

ಆ ದೇವ್ರದ್ ಗುಡಿದ್ ಬಣ್ಣದ್ ಕಲರ್ ನೀಲಿ ಕಲರ್ ಮತ್ತ ಹಳದಿ ಕಲರ್ ಕೇಸರಿ ಕಲರ್ ಕೆಂಪ್ ಕಲರ್ --

ಆ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ನ ಮುಂದ್ಗಡೆ ಲೈಟಿಂಗ್ ಕಂಬ ಐತಿ ಲೈಟ್ಸ್ ಅದಾವ ಅಂತ ಅಲ್ಲಿ .

ಲೈಟ್ಸ್ ಇದಾವ್ ಮತ್ತ ಬಹಳಷ್ಟು ಜನ ಟೀ ಕುಡಿಯಕತ್ತಾರ ಮತ್ತ ಬಾಗ್ಲ್ ಐತಿ ಕಿಟ್ಕಿ ಐತಿ ಮತ್ತ್ ನೀರಿನ್ ಡಬ್ಬಿ ಐತಿ.

ಇದೊಂದು ರೋಡ್ ಈ ರೋಡ್ ಮೇಲೆ ಬಹಳಷ್ಟು ಕಾರ್ ನಿಂತಾವ ಯಾಕಂದ್ರೆ ಇಲ್ಲಿ ಸಿಗ್ನಲ್ ಬಂದೈತಿ ಅದಕ್ಕ ಕಾರ್ ನಿಂತಾವ.

ದು ಒಂದು ಅರ್ಬಿ ಅಂಗ್ಡಿ ಈ ಅರ್ಬಿ ಅಂಗ್ಡಿ ಒಳ್ಗ ಭಾಳಷ್ಟು ಅರ್ಬಿ ಅದವ ಮತ್ತ ಅರ್ಬಿ ಅಂಗ್ಡಿ ಒಳ್ಗ ಒಂದು ಗೊಂಬಿ ನಿಂದಿರ್ಶಾರ ಅದಕ್ಕ್ ಒಂದ್ ಅಂಗಿ ಹಾಕಿ ನಿಂದಿರ್ಶ --

ಇದು ಒಂದು ರೋಡ್ ಈ ರೋಡ್ ಮೇಲೆ ಬಹಳಷ್ಟು ಬೈಕ್ ಕಾರ್ ನಿಂತ್ಕೊಂಡಾವ ಮತ್ತ್ ಅದರ ಪಕ್ಕದಲ್ಲಿ ಬಹಳ ಎಷ್ಟು ಒಂದ್ ಎರಡು ಮೂರು ನಾಕ್ ಐದ್ ಬಿಲ್ಡಿಂಗ್ಸ್ ಇದಾವ .

ಇದೊಂದು ಪೆಟ್ರೋಲ್ ಪಂಪ್ ಇಲ್ಲಿ ಪೆಟ್ರೋಲ್ ಪಂಪ್ ದಲ್ಲಿ ಒಂದು ಡಿಸೇಲ್ ದಷ್ಟೆ ಸಿಗ್ತದ್ ಇಲ್ಲಿ .

ಪಕ್ಕದಲ್ಲಿ ಒಂದ್ ದೊಡ್ಡದಾದ ಒಂದು ಬಿಲ್ಡಿಂಗ್ ಐತೆ ಅದರ್ ಪಕ್ಕದಲ್ಲಿ ಒಂದ್ ಮೂರು ಟೆಂಗಿನ್ ಗಿಡ ಆದಾವ .

ಇದೊಂದು ಲೈಬ್ರಿ ಈ ಲೈಬ್ರಿ ಒಳ್ಗ ಬಹಳಷ್ಟು ಬುಕ್ಸ್ ಸಿಗ್ತಾವ ಅಲ್ಲ್ ಒಬ್ಬ ಅಜ್ಜ ಬುಕ್ಕ್ ಹಿಡ್ಕೊಂಡು ನಮಗ್ ತೋರ್ಸಾಕತ್ತಾನ ನೋಡ್ರಿ ಇಲ್ಲಿ ಬುಕ್ಕ್ ಅಂತ ಹೇಳಿ.

ಅದ್ರ ಮುಂದಗಡೆ ಒಂದು ನಾಲ್ಕೈದ್ ಬೈಕ್ ನಿಂತಾವು ಒಂದ್ ಬೈಕ್ ನಿಂತೈತಿ ಒಂದ್ ಮೂರು ಸ್ಕೂಟಿ ನಿಂತಾವು.

ಕಾಟೆ ಕಾರ್ದಾನಿ ಎಲ್ಲ ಎಲ್ಲ ತರ ಸಿಗ್ತಾವ್ ಇಲ್ಲಿ ಮತ್ತ ಲೈಟ್ಸ್ ಇದಾವು ಮತ್ತ ಟೇಬಲ್ ಐತಿ ಮತ್ತೆ ಡೆಬ್ಬೆದಾವು ಚೋಕ್ಲೇಟ್ಸ್ ಇದಾವು --

ಬೆಡ್ಡಿನ್ ಕಲರ್ ಬಿಳಿ ಕಲರ್ ಐತಿ ಮತ್ತ್ ಫ್ಯಾನ್ ಐತಿ ಲೈಟ್ಸ ಐತಿ ಮತ್ತ ಕಬೋರ್ಡ್ಸ್ ಅದಾವು ಮತ್ತ ಟೇಬಲ್ಸ್ ಅದಾವು .

ಟ್ವೆಂಟಿ ಫೈ ಎನ್ನ್ ಆಆ ಅರ್ವತ್ತೊಂದು ಜಿರೋ ಫೋರ್ ಅಂತ ಐತಿಲ್ಲಿ ಅದ್ರ ಕಾರಿನ್ ಕಲರ್ ಬಿಳಿ ಕಲರ್ ಐತ್.

ಇದೊಂದು ರೋಡ್ ಈ ರೋಡ್ ಮೇಲೆ ಅ ಸ್ಕೂಟಿ ಮತ್ತ ಆಟೊ ಮತ್ತಿಲ್ಲಿ ಹಣ್ಣಿನ್ ಅಂಗಡಿ ಒಂದ್ ಸಣ್ಣ್ ಹಣ್ಣಿನ್ ಅಂಗಡಿ.

ಹಣ್ಣಿನ್ ಅಂಗಡಿ ಐತಿ ಮತ್ತ ಅದ್ರ ಪಕ್ಕದಲ್ಲಿ ಒಂದ್ ದೊಡ್ಡದಾದ ಗಿಡ ಐತಿ ಮತ್ತಾದ ಗಿಡದ್ ಹಿಂದ್ ಗಿಡದ ಪಕ್ಕದಲ್ಲಿ ಒಂದ್ ದೊಡ್ಡ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ನ ಕಲರ್ ಹಸಿರ್ ಕಲರ್ ಐತಿ.

ಇದು ಒಂದು ಹೊಟೆಲ್ ಈ ಹೊಟೆಲ್ ಗೆ --

ಇಲ್ಲೊಂದು ದೊಡ್ಡದ ಪೆಪ್ಸಿ ಅಂಗಡಿ ಐತಿ ಆ ಪೆಪ್ಸಿ ಅಂಗಡಿ ಮೇಲ್ರ್ ಒಂದು ಬೋರ್ಡ್ ಐತ್ ಪೆಪ್ಸಿ ಅಂತ್ ಹೇಲಿ.

ಆ ದೇವ್ರದ್ ಒಂದು ಚಾರ್ಟ್ ಐತಿ ಮತ್ತಿಲ್ಲಿ ಬೋಕ್ಸ್ ಅದಾವು.